ಆ ವಿದ್ಯುತ್ ಇಂದ ಅಲಂಕಾರ ಮಾಡಿದ್ದಾರೆ.

ಪೆಟ್ರೋಲ್ ಬಂಕಿನಲ್ಲಿ ಪೆಟ್ರೋಲ್ ಗಾಗಿ ಕ್ಯು ನಿಂತಿದ್ದಾರೆ.

ಗ್ರೌಂಡ್ ಹಸಿರು ಬಣ್ಣದಲ್ಲಿ ಕಾಣ್ತಾ ಇದೆ.

ಇಲ್ಲಿ ಒಬ್ಬ ವ್ಯಕ್ತಿ ಅದನ ಹಿಡಿದುಕೊಂಡಿದಾರೆ.

ಕಾರ್ ನ ಬಾನೆಟ್ ಓಪನ್ ಮಾಡಿ ಇಬ್ರು ಅದನ್ನ ಏನಾಗಿದೆ ಅಂತ ನೋಡ್ತಾ ಇದ್ದಾರೆ.

ನಾವು ಇಲ್ಲಿ ಒಂದು ರೌಂಡ್ ಟೇಬಲ್ ಎರಡು ಚೇರ ನ್ನು ನೋಡಬಹುದು.

ಅದ್ರು ಪಕ್ಕ ವರ್ಷ ಕ್ಲಿನಿಕ್ ಅಂತ ಇದೊಂದ್ ಕ್ ಕ್ಲಿನಿಕ್ ಸಹ ಇದೆ.

ಒಳಗಡೆ ಎಂಟ್ರನ್ಸ್ ಅಲ್ಲಿ ಒಂದು ಪ್ರತಿಮೆ ಇದ್ದು--

ಒ_ಜಿ ವಾರಿಯರ್ ಅಂಡ್ ಸನ್ಸ್ ಅನ್ನೋ ಬೇಕ್ರಿ --

ಇಲ್ ಸಾಕಷ್ಟು ಜನ ನಿಂತ್ಕೊಂಡಿದ್ದಾರೆ ಒಬ್ಬ ಮಹಿಳೆ ಫೋನಿನಲ್ಲಿ ಮಾತನಾಡುತ್ತಿದ್ದಾರೆ.

ರಸ್ತೆ ಮೇಲೆ ಆಟೋರಿಕ್ಷಾ ನಾವು ಕಾಣಬಹುದು ಹಳದಿಯಾಗುವ ಹಸಿರು ಬಣ್ಣದ್ದು--

ಇದರ ಎದುರಿಗೆ ಒಂದು ದೊಡ್ಡ ಅಪಾರ್ಟ್ಮೆಂಟ್ ಅನ್ನ ನಾವ್ ಇಲ್ಲಿ ಕಾಣ್ತಿವೆ.

ಒಂದು ನೀಲಿ ಬಣ್ಣದ ವಾಟರ್ ಬಾಟಲ್ ಕಾಣಿಸುತ್ತೆ.